ಇದು ಒಂದು ಬಟ್ಟೆಯ ಅಂಗಡಿ ಇದೆ.

ಅಲ್ಲಿ ಮೂರು ಚೇರು ಗಳನ್ನು ಹಾಕಿದ್ದಾರೆ.

ಒಂದು ಬೇಕರಿಯ ಎದುರುಗಡೆ ಇಬ್ಬರು ಮನುಷ್ಯರನ್ನು ನಿಂತುಕೊಂಡಿದ್ದಾರೆ.

ಒಂದು ರಸ್ತೆ ಇದೆ ಅದರ ಮೇಲ್ಗಡೆ ಐದು ಸ್ಕೂಟಿ ಗಳಿವೆ.

ಆ ಕಾಣಿಗಳಲ್ಲಿ ತರತರಹದ ಸಮಾನುಗಳನ್ನು ಇಟ್ಟಿದ್ದಾರೆ.